ಬಾಲಕನು ಕ್ರಿಕೆಟ್ ಆಡುತ್ತಿದ್ದಾನೆ ಮತ್ತು ಕುಳಿತುಕೊಳ್ಳಲು ಚೇರ್ ಸಿಮೆಂಟ್ ನಿಂದ ತಯಾರಾದ ಚೇರುಗಳಿವೆ ಸುತ್ತ ಸ್ವಚತೆ ಇಂದ ಕೂಡಿದೆ .

ಈ ಒಂದು ಭಾವಚಿತ್ರದಲ್ಲಿ ದೊಡ್ಡದಾದ ಮಾರ್ಟ್ ಇದ್ದು ಮಾರ್ಟ್ನಲ್ಲಿ ಒಬ್ಬ ಮಹಿಳೆ ಮಹಿಳೆಯರು ಕುಳಿತು ಅಡುಗೆ ಮಾಡುವ ಉಪಕಾರಣಗಳನ್ನು ವೀಕ್ಷಿಸುತ್ತಿದ್ದಾರೆ ಒಬ್ಬ ವ್ಯಕ್ತಿ --

ಮರ ಮೇಲೆ ಸುತ್ತ ಹಸಿರು ಹಸಿರು ಬಣ್ಣದಿಂದ ಕೂಡಿದ ಒಬ್ಬ ವ್ಯಕ್ತಿ ಬಿಲ್ಡಿಂಗ್ ನನ್ನು ವೀಕ್ಷಿಸುತ್ತಾ ನಿತ್ತಿದಾನೆ. ಮಡ ಮರಗಳು ಹೇಗ್ ಇವೆ ಅಂತಾ ಕಾಣುತ್ತಿದಾ --

ಮತ್ತು ಸಣ್ಣವಾದ ಬೈಕ್ಗಳು ಮತ್ತು ವ್ಯಕ್ತಿಗಳು ಓಡಾಡುತ್ತಾ ಇದ್ದಾರೆ. ಮಕ್ಕಳ ಆಟಿಕೆ ಮಕ್ಕಳ ದೊಡ್ ದೊಡ್ಡ ಮಕ್ಕಳ ಆಡುವಂತ ದೊಡ್ ದೊಡ್ಡ ಆಟಗಳು ಕಾಣುತ್ತ ಇವೆ.

ವಿವಿಧ ರೀತಿಯ ತರಕಾರಿ ಮತ್ತು ಕಾಯಿಗಳನ್ನು ತುಂಬಿ ಚೀಲದಲ್ಲಿ ಮಾರಾಟಗಾರರು ಮಾರುತ್ತಿದ್ದಾರೆ. ಗ್ರಾಹಕರು ಬಂದು ಅದನ್ನ ಖರೀದಿಸುತ್ತಿದ್ದಾರೆ. ಒಂದು ಪಾತ್ರೆಯಲ್ಲಿ ಬೀನ್ಸ್ --

ಈ ಒಂದು ಬಾವಚಿತ್ರದಲ್ಲಿ ಸಣ್ಣದಾದ ಕಾಡು ಅರಣ್ಯ ಪ್ರದೇಶವಿದ್ದು ಬೆಟ್ಟ ಗುಡ್ಡಗಳಿಂದ ಕೂಡಿದೆ. ಬಂಡೆಕಲ್ಲುಗಳು ಮದ್ಯದಲ್ಲಿ ವಿಶ್ರಾಂತಿ ಪಡೆಯಲು ನೆರಳಿನಿಂದ ಕೂಡಿದೆ.

ಮತ್ತು ದೊಡ್ಡದಾದ ವಿದ್ಯುತ್ ಕಂಬಗಳು ಮತ್ತು ವಿದ್ಯುತ್ ಬಲ್ಬ್ ಗಳು ಅಳವಡಿಸಿದ್ದಾರೆ ಒಂದು ಆಟೋ ಪ್ಯಾಸೆಂಜರ್ ಆಟೋ ಇದೆ ಒಬ್ಬ ವ್ಯಕ್ತಿ ಬೈಕ್ ಮೇಲೆ ಕುಳಿತು ಚಲಿಸುತ್ತಿದ್ದಾನೆ.

ನವಗ್ರಹ ಮೂ ನವರಾತ್ರಿ ಹಬ್ಬದಂದು ಕಾಣುವ ಮೂರ್ತಿಗಳು ಕಣ್ಣಿಗೆ ಕಾಣುತ್ತಿವೇ ಮತ್ತು ಚೆಂಡು ಹೂಗಳು ಮತ್ತು ಸೇವಂತಿಗೆ ಹೂಗಳು ಮತ್ತು ಲೈಟಿಂಗ್ಸ್ ಸಹಾಯದಿಂದ --